ಈ ಚಿತ್ರಣವು ಒಂದು ಬೃಹತ್ ಕಟ್ಟಡದ ಚಿತ್ರಣವಾಗಿದ್ದು ಈ ಚಿತ್ರಣದಲ್ಲಿ ನಮಗೆ ಕದೀರ್ ಪ್ಲಾಜಾ ಎಂಬ ಬೋರ್ಡ್ ಕಾಣುತ್ತದೆ.

ಈ ಚಿತ್ರಣದಲ್ಲಿ ರುವುದನ್ನು ನಾವು ಈ ಚಿತ್ರಣದಲ್ಲಿ ಕಾಣಬಹುದು.

ಈ ಚಿತ್ರಣದಲ್ಲಿ ನಮಗೆ ಹಲವಾರು ಜನರು ಪೋಸ್ಟ್ ಆಫೀಸ್ ಮುಂಭಾಗದಲ್ಲಿ ನಿಂತಿರುವುದನ್ನು ಕಾಣಬಹುದು.

ಈ ಚಿತ್ರಣದಲ್ಲಿ ನಮ್ಗೆ ಹಲವಾರು ರೀತಿಯ ಬಟ್ಟೆಗಳು ಕಾಣುತ್ತಿವೆ.

ಈ ಚಿತ್ರಣದಲ್ಲಿ ನಮಗೆ ಹಲವಾರು ರೀತಿಯ ಮೀನುಗಳು ಇರುವುದನ್ನು ಕಾಣಬಹುದು.

ಚಿತ್ರದಲ್ಲಿ ನಮಗೆ ಒಂದು ಮೀನು ಮೀನಿನ ಮೇಲೆ ಮಂಜಿನ ಗಡ್ಡೆಗಳು ಇಟ್ಟಿರುದನ್ನು ಕಾಣಬಹುದು.

ಚಿತ್ರಣದಲ್ಲಿ ನಮಗೆ ಒಬ್ಬ ವ್ಯಕ್ತಿ ಎವ್ರಿ ಮ್ಯಾನ್ಸ್ ವಾರ್ ಎಂಬ ಪುಸ್ತಕವನ್ನು ಹಿಡಿದುಕೊಂಡಿರುದನ್ನು ಕಾಣಬಹುದು.